ಬಸ್ ಒಂದು ಪಬ್ಲಿಕ್ ಟ್ರಾನ್ಸ್ಪೋರ್ಟಷನ್ನು ನಾವು ಒಂದ್ ಕಡೆ ಇಂದ ಇನ್ನೊಂದ್ ಕಡೆ ಹೋಗ್ಲಿಕ್ಕೆ ಆಹ್ಹ್ --

ರಸ್ತೆ ಗಿಡಗಳು ಆಟೋ ಸ್ಟ್ಯಾಂಡು --

ಆಹ್ಹ್ ಆಹ್ಹ್ ಇದು ನಮ್ಮ್ ಕರ್ನಾಟಕದ್ದು ಆಹ್ಹ್ ಮಂಗಳೂರೂ ಆಹ್ಹ್ ಉಡುಪಿ ತಲೆಲ್ಲೋ ಇದೆ ಅನ್ಕೊಂತೀನಿ --

ನಾರ್ತ್ ಇಂಡಿಯನ್ನು ಸೌತ್ ಇಂಡಿಯನ್ನು ಮತ್ತ್ --

ಎಲ್ಲಾ ನ್ಯೂ ಕಲೆಕ್ಷನ್ಸ್ ಬಂದಿದೆ ಒಂದ್ ಸಲ ವಿಸಿಟ್ ಮಾಡಿ .

ಮತ್ತೆ ಖಾದಿ ಡ್ರೆಸ್ ಸಿಗುತ್ತೆ ಒಂದ್ಸಲಿ ವಿಸಿಟ್ ಮಾಡಿ .

ಆಫೀಸು ಆಫೀಸ್ನಲ್ಲೀ ಯಾರು ಇಲ್ಲ ಇವಗೆ ಎಷ್ಟ್ ನೀಟಾಗ್ ವೆ ಮಾಡಿದ್ದಾರೆ ನೋಡಿ ಒಂದೇ ಒಂದ್ ಸ್ವಲ್ಪೇ ಜಾಗದಲ್ಲಿ --

ಚರ್ಚ್ಅಲ್ಲಿ ಈ ಚರ್ಚ್ ಫುಲ್ಲ್ ಫೇಮಸ್ಸು .

ಮತ್ತೇ ಚಾ ಏಏಆ ಎಫ್.ಡಿ. ಇಟ್ಟ್ರೆ ಚನ್ನಾಗ್ ಇಂಟ್ರೆಸ್ಟ್ ಕೊಡ್ತಾರೆ.

ಎಲ್ಲ ಚನ್ನಾಗೆ ಒಂದು ಕಸ ಇಲ್ಲ ಪ್ಲಾರ್ಟ್ಫಾರ್ಮ್ಅಲ್ಲಿ --

ಹುಡುಗ ಹುಡುಗಿ ಎಲ್ಲ ಮಸ್ತ್ ರೆಡಿ ಆಗಿದ್ದಾರೆ ಲವ್ ಮ್ಯಾರೇಜ್ ಅನ್ಕೊಂತೀನಿ ಇವ್ರ್ದ್.

ಆಹ್ಹ್ ಎಷ್ಟ್ ಚನ್ನಾಗಿ ಆಹ್ಹ್ ರೆಡಿ ಆಗಿದಾರ್ ನೋಡಿ .

ಎಲ್ಲ ಸ್ಕ್ವಾಡ್ಸ್ ಬಂದಿದ್ದಾರ್ ಅನ್ಕೊಂತೀನಿ ಸ್ವಾಡಾ ಎಲ್ಲ ತಿರ್ಗಾಡ್ತಿದಾರೆ.

ಫುಲ್ ಎಲ್ಲ ಇವಾಗ ಆಹ್ಹ್ ಯೂತ್ಸ್ಗೆ ಹೆಂಗ್ ಇಷ್ಟ ಆಗತ್ತೆ ಸೇಮ್ ಹಂಗೆ ಮಾಡಿದ್ದಾನ .

ಓ ಒಂದ್ದ್ ಆಹ್ಹ್ ಮೂರ್ ತಾಸ್ ನಿಂದಿರ್ಸಲಿಕ್ಕೆ ಒನ್ ಫಿಫ್ಟಿ ರುಪೀಸ್ ಪೇ ಮಾಡ್ಬೇಕು .

ಎಲ್ಲ ಚನ್ನಾಗ್ ಡಿಸ್ಕೌಂಟ್ ಗಿಸ್ಕೊಂಟ್ಸ್ ಎಲ್ಲ ಕೊಡತ್ತಾರ.

ಸೆಲ್ಫಿ ಫೋಟೋ ಮಿರರ್ ಆಅ ಸೆಲ್ಫಿ ಎಲ್ಲ ತಕೊಂತಿದ್ದಾನೆ ಕಟ್ಟಿಂಗ್ ಮಾಡ್ಸ್ಕೊವಗ್ ಮಾತ್ರ.

ಪೈಂಟ್ ಗೀನ್ಟ್ ಮಾಡಿ ಮತ್ತೇ ಕೆಳಗೆಲ್ಲ ಮಾರ್ಬಲ್ ಹಾಕಿ --